ಒಂದು ವಾಲ್ ಫ್ಯಾನ್ ಕಾಣುತ್ತ ಇದೆ.

ಇದರಲ್ಲಿ ಒಂದು ಮಗ್ನ ಕಾರು ನಿಂತಿದೆ.

ಮುಂದೆ ಒಂದು ಮನೆ ತರ ಕಾಣುತ್ತಿದೆ.

ಇಲ್ಲಿ ಒಬ್ಬ ಮನುಷ್ಯ ಏನೋ ಕೆಲಸ ಮಾಡುತ್ತಿದ್ದಾನೆ.

ಇದು ಒಂದು ಪ್ರಾವೀಝನ್ ಸ್ಟೋರ್ .